ಇದು ಹ್ಯಾಂಡ್ ಮೇಡ್ ಮಂಟಪ ಯಾವಾಗಲೂ ತಯಾರಿಸಬಹುದು ಏನಾದ್ರೂ ಮಾಡಬಹುದು ಇದನ ಒಂದು ಕಡೆಯಿಂದ ಇನ್ನೊಂದು ಕಡೆಗೂ ಸಾಗಿಸಬಹುದು ಇದರಿಂದ ಮತ್ತೆ ಇಲ್ಲಿಂದ ಮತ್ತೆಗಳು

ನಮಗೆ ಯಾವಾಗಲೂ ನೆನಪು ಇರಬೇಕೆಂದ್ರೆ ನಾವ್ ಏನ್ ಬೇಕೋ ಅದನ್ನ ಫೋನ್ ಇಂದ ತೆಗೆದು ಮತ್ತೆ ಮತ್ತೆ ನೋಡಬಹುದು.